ಅದರ ಮುಂದೆ ಒಂದು ಜಿ.ಸಿ.ಬಿ ಅ--

ತುಂಬಾ ಮಕ್ಕಳು ತನ್ನ ಕೆಲಸ ಮಾಡಿಕೊಂಡಿದ್ದಾರೆ ತುಂಬಾ ಜನ--

ಸೇತುವೆ ಕಟ್ಟಿದ್ದಾರೆ ನೀರಿನ ಡ್ಯಾಮ್ ಅಂತು ಹೇಳಬಹುದು ನೀರಿನ ಡ್ಯಾಮ್ ತುಂಬಾ ದೊಡ್ಡದಿದೆ.

ಒಂದು ಹೂವಿನ ಮಾರ್ಕೆಟಿನ ಫೋಟೋ ಒಂದು ಸ್ಟೂಲ್ --

ಮುಂದೆ ಒಂದು ಬಿಳಿ ಬಣ್ಣದ ದೊಡ್ಡ ಕಟ್ಟಡವಿದೆ.

ದೊಡ್ಡ ದೊಡ್ಡ ಲೇಯರ್ ಗಳು ಇದೆ ದೂರ ದೂರದಲ್ಲಿ ಬಿಲ್ಡಿಂಗ್ ಮತ್ತು--

ಅದು ಫುಲ್ಲಿ ಎಲೆಕ್ಟ್ರಿಕ್ ಗಾಡಿಗಳು.

ತನ್ನ ಬಾಡಿಯನ್ನು ತೋರಿಸುತ್ತಾ ಡ್ರೈ ಸಿಪ್ಸ್--

ದೊಡ್ಡ ದೊಡ್ಡ ಆಟಕ್ಕೆ ಸಮಂದಪಟ್ಟಂತಹ ದೊಡ್ಡ ದೊಡ್ಡ ಆಟ ಸಾಮಾನುಗಳು ಎಕ್ಸಿಬಿಷನ್ ತರ ಹಾಕಿದ್ದಾರೆ ವಸ್ತು ಪ್ರಶಸ್ತಿ--

ತನ್ನ ತೋಳ ಮೇಲೆ ತೋಳ ಕೈ ಹಾಕೊಂಡು ಫೋಟೋ ತೆಗೆದುಕೊಳ್ಳುತ್ತಾರೆ ಎಲ್ಲಾರು ಹೋಲಿನ ಬಣ್ಣದ ಫೋಟೋ .